ದ್ರು ಯಾವಾಗ್ಲೂ ಶುದ್ಧವಾದ ನೀರು ಅಂತಾರೆ ಅದೇ ನೀರಿಗೆ ಮಹತ್ವ ಜಾಸ್ತಿ.

ನೆನಪ್ ಕೆ ಬರದೇ ಕೆ.ಆರ್ಎ.ಸ್ ಡ್ಯಾಮ್ ವಿಶ್ವೇಶ್ವರಯ್ಯ ನವರ ಸಹಾಯದಿಂದ ಎಷ್ಟ್ ಜನಕ್ಕೆ ಯಾವ್ ರೀತಿ ಹೆಲ್ಪ್ ಆಗಿದೆ ಅಂತ ಹೇಳಕ್ಕೆ ಅಸಾಧ್ಯ.

ಒಂದ್ ಬಸ್ ಸ್ಟಾಂಡ್ ಅಲ್ಲಿ ಜನಗಳು ಒಂದ್ರಿಂದ ಒಂದ್ ಊರಿನಿಂದ ಇನೊಂದ್ ಊರಿಗ್ ಹೋಗಕ್ಕೆ ಪ್ರಯಾಣ ಮಾಡಕ್ಕೆ ಸಂಚಾರಿಕರಿಗೆ ಎಲ್ಲಾರ್ಗೂ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು.

ರಾಜರು ಹಳೆ ಕಾಲದಲ್ಲಿ ಜೀವನ ಮಾಡಿ ಅದನ್ನ ಉಳ್ಸ್ಕೊಂಡ್ ಬಂದಿರೋ ಅಂತಹ ಕೋಟೆಗಳು ಸುಮಾರ್ ಇದೆ ಅಳಿಸಿ ಹೋದಂತ ಕೋಟೆಗಳು ಸುಮಾರ್ ಇದೆ.

ವಾಟರ್ ಪಾರ್ಕ್ . ವಾಟರ್ ಪಾರ್ಕ್ ಅಲ್ಲಿ ನೀರಲ್ಲಿ ಮಕ್ಳು ಆಟಾಡಿ ಎಂಜಾಯ್ ಮಾಡಿ ಅದಕ್ಕೆ ಟೈಮ್ ಎಷ್ಟ್--

ಲೈಫ್ ಅಂತಾನೆ ಹೇಳ್ಬೋದು. ಆಕ್ಟಿವೇನೆಸ್ಸ್ ನ ಹೆಚ್ಚುತ್ತೆ ಅಂತಾನೂ ಹೇಳ್ಬೋದು.